ಇಲ್ಲಿ ವೈಟ್ ಮತ್ತು ಚಾಕೋಲೆಟ್ ಟೈಲ್ಸ್ ಗಳನ್ನು ಹಚ್ಚಿದ್ದಾರೆ.

ಇಲ್ಲಿ ಶ್ರೀ ರಾಜೇಶ್ವರಿ ಬುಕ್ ಎಲ್ ಟಿ ಡಿ ಇದೆ.

ಇಲ್ಲೇ ಒಂದು ಎಸ್_ಕೆ ಹಾರ್ಡ್ವೇರ್ ಇದೆ.

ಮೋಡಗಳು ಇವೆ ಬುಟ್ಟಿಗಳು ಇವೆ ಪೈಪುಗಳು ಇವ್--

ಮತ್ತು ಟೈರ್ ಗಳು ಇವೆ ಛತ್ರಿಗಳು ಇವೆ.

ಒಂದು ಬಟ್ಟಲ್ಲೊಳಗೆ ಮಣ್ಣನ್ನು ಹಾಕಿ ಕಲಿಸ್ತಾ ಇದ್ದಾಳೆ.

ಇಲ್ಲಿ ಟೇಬಲ್ ಮತ್ತು ಚೇರುಗಳನ್ನು ಇಟ್ಟಿದ್ದಾರೆ.

ಟ್ರ್ಯಾಕ್ಟರ್ ಒಳಗಡೆ ಡೆಕೋರೇಟ್ ಮಾಡಿ ಒಬ್ಬ ವ್ಯಕ್ತಿಯನ್ನು ಕೂಡಿಸಿದ್ದಾರೆ ಒಂದು ಮನೆ ಮೇಲೆ ಸಿಂಟ್ಯಾಕ್ಸ್ ಇದೆ.

ಮತ್ತು ಸ್ಕೂಟಿ ಬೈಕ್ ಗಳು ಇವೆ ಇಲ್ಲಿ ಒಂದು ಚಿಕ್ಕದಾದ ದುಕಾನ್ ಇದೆ.

ಪಾಸ್ಗಳು ಇಟ್ಟಿದ್ದಾರೆ ಮತ್ತು ಲೈಟಿಂಗನ್ನು ಮಾಡಿದ್ದಾರೆ.

ಮತ್ತು ಆರ್ಟಿಫಿಶಿಯಲ್ ಎಲೆಗಳನ್ನು ಹಚ್ಚಿದ್ದಾರೆ ಮತ್ತು ಚೇರುಗಳು ಇಟ್ಟಿದ್ದಾರೆ.

ಇಲ್ಲಿ ಸಿ_ಸಿ_ಟಿ_ವಿ ಯನ್ನು ಹಚ್ಚಿದ್ದಾರೆ ಮತ್ತು ಲೈಟಿಂಗ್ ಅನ್ನು ಮಾಡಿದ್ದಾ --

ಮತ್ತು ಮಹಿಳೆಯರ ಪರ್ಸ್ ಇದೆ ಮತ್ತು ಫ್ಯಾನು ಗಳಿವೆ ಲೈಟ್ ಅನ್ನು ಹಾಕಿದ್ದಾರೆ.

ಇಲ್ಲಿ ಮನೆಯನ್ನು ಕಟ್ಟುತ್ತಾ ಇದ್ದಾರೆ ಇಟ್ಟಾಗಿನಿಂದ.

ಇದು ಒಂದು ಪೆಟ್ರೋಲ್ ಪಂಪ್ ಇದೆ.

ಮತ್ತು ಒಂದು ಬೈಕ್ ಇದೆ ಮತ್ತು ದೊಡ್ಡದಾದ ಗಿಡಗಳು ಇವೆ.

ಒಂದು ಕಾರ್ ಅನ್ನು ರಿಪೇರಿ ಮಾಡುತ್ತಾ ಇದ್ದಾರೆ.

ಇಲ್ಲಿ ಒಂದು ಆದಿಶ್ವರ್ ಅಂತ ಶಾಪ್ ಓಪನಿಂಗ್ ಅನ್ನು ಮಾಡ್ತಾ ಇದ್ದಾರೆ.

ಇಲ್ಲಿ ಒಂದು ಶಿವಸಾಯಿ ಸೂಪರ್ ಮಾರ್ಕೆಟ್ ಇದೆ.

ಇದು ಒಂದು ಜಿಮ್ ಸೆಂಟರ್ ಇದೆ.

ಇಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಮಸಲ್ಸ್ ಅನ್ನು ತೋರಿಸ್ತಾ ಇದ್ದಾನೆ.

ಮತ್ತು ಕೊರಳಿಗೆ ಟಿಕೆಟ್ ತೆಗೆಯುವ ಮಿಷನ್ ಅನ್ನು ಹಾಕಿಕೊಂಡಿದ್ದಾನೆ.

ಇಲ್ಲಿ ಒಂದು ಬಸ್ ಡಿಪೋ ಬೀದರ್ ಇದೆ.

ಮತ್ತು ಗಿಡಗಳು ಇವೆ ಮತ್ತು ಇಲ್ಲಿ ಕಲ್ಲುಗಳು ಬಿದಿವೆ.

ಮತ್ತು ಕಿಟಕಿಗಳು ಇವೆ ಮತ್ತು ಇಲ್ಲಿ ಬಿಲ್ಡಿಂಗಿಗೆ ಅರಿಶಿನ ಬಣ್ಣವನ್ನು ಹಚ್ಚಿದ್ದಾರೆ.